ಅವು ಒಂಥರಾ ಹೂಮ್ ಸಿಮೆಂಟ್ ಕಲರ್ ಇದೆ ಮತ್ತೆ ಮುಂದುಗಡೆ ಫುಲ್ ಟಾರ್ --

ಇಲ್ಲೊಂದು ಬೆಡ್ ಇದೆ ಆ ಬೆಡ್ ಮೇಲೆ ಒಬ್ಬ ವ್ಯಕ್ತಿ ಮಲಗಿದ್ದಾರೆ ಉಲ್ಟಾ ಮಲಗಿದ್ದಾರೆ ಮತ್ತೆ ಟವೆಲ್ ಹಾಕೊಂಡಿದ್ದಾರೆ ಮೇಲೆ ಬೆಡ್ಶೀಟ್ ಹಾಕೊಂಡಿದ್ದಾರೆ ಪಿಲ್ಲೋ ಹಾಕೊಂಡಿದ್ದರೆ--

ಮುಂದುಗಡೆ ಒಂದು ಟೇಬಲ್ ಇದೆ ಮತ್ತೆ ಲಿನೆಯಲ್ಲಿ ಓಡಿಸಿದ್ದಾರೆ ಒಬ್ಬ ಹುಡುಗ ಇದಾನೆ ಒಳಗಡೆ ಟಿ.ವಿ ಇದೆ.

ಎಂಚಿನ್ ಷಡ್ ತರ ಐತೆ ಸುತ್ತ ಕಾಂಪೌಂಡ್ ಐತೆ ಮನೆ ಐತೆ ಟವರ್ ಐತೆ ಲೈಟ್ ಕಂಬ ಐತೆ ದಾರಿ ಐತೆ ಫೀಲ್ಡ್ ಐತೆ.